ನೇತ್ರ ಗಾರ್ಡನ್ ಅಂದ್ರೆ ಆ ತೋಟದಿಂದ ಕೆಲವ್ ಕ ಅದರಿಂದ ಮನಸ್ ಶಾಂತಿ ಕೂಡ ಐತೆ ಅಲ್ಲಿ ಹೋಗಿ ನಮ್ಮ ಟೆನ್ಶನ್ ಆಗಿರ್ಬಹುದು ಅದನ ಟೆನ್ಶನ್ ಕಳ್ಕೊಂಡು ಅದರಿಂದ ಹೋಗಿ ಮನಃಶಾಂತಿ ಇಂದ ಟೈಮ್ ಸ್ಪೆಂಡ್ ಮಾಡಬಹುದು.

ಆ ಗೃಹ ಅಂದ್ರೆ ಒಂದು ಮನೆ ಆಗಿದೆ ಅದಕ್ಗೋಸ್ಕರ ಒಂದ್ ಪ್ರವಾಸ ಸ್ಥಳವಾಗಿ ಆಗಿನ ರಾಣಿಯರು ಇರುವಂತಹ ಒಂದು ಗೃಹಕೋಸ್ಕರ ಇದನ್ನ ಕಮಲ್ ಮಹಲ್ ಅಂತ ಹೆಸರು ಇಟ್ರು.

ಏನಿದ್ರೂ ಪಸ್ಟ್ ರ‍್ಯಾಂಕ ಕಂಪಲ್ಸರಿ ಪಸ್ಟ್ ರ‍್ಯಾಂಕ ಇರ್ಲೆ ಬೇಕು ಪಸ್ಟ್ ರ‍್ಯಾಂಕ ಇದ್ರೆ ಮಾತ್ರ ಒಂದ್ ಮಾರ್ಕ್ಸ್ ಲಿ ಹೋದ್ರು ಕೂಡ ಪಾಪ ಒಂದ್ ವರ್ಷ ಎಲ್ಲ ಒಂದ್ ವರ್ಷಎಲ್ಲ ಕಾದ್ಬಿಟ್ಟು ಆಮೇಲೆ ಮತ್ತೆ ಇದು ಮಾಡ್ಬೇಕ್ ಆಗ್ತದ್ದೆ ಅದುಕೊಸ್ಕರ ಕಮಿಷನರ್ ಹೋಗಿ --

ಹೊಡ್ದ್ ಬಿಟ್ಟು ನಾವು ಯಾವಾಗ ಅಂದ್ರೆ ನಮಗೆ ಎಸ್ಟ್ ಬೇಕಾ ಎಷ್ಟು ಅಮೂವ್ ದುಡ್ಡ್ ಬೇಕಾ ಅನ್ನೋದು ಹೋಗಿ ಬೇಗನೆ ಐದು ನಿಮಿಷದಲ್ಲಿ ಅಂದ್ರೆ ಹೋಗಿ ಅರ್ಧ ಗಂಟೆ ಒಂದ್ ಗಂಟೆಯಲ್ಲಿ ಆಗೋ ಕೆಲಸನ ಐದು ನಿಮಿಷದಲ್ಲಿ ಮಾಡಹುದು ಅದಿಕ್ಕೆ ಈ ಎ.ಟಿ.ಎಮ್ ತುಂಬಾ ಉತ್ತಮ ಚೆನ್ನಾಗಿ ಇರ್ತೆ --